ಇಲ್ ಒಂದು ರೋಡ್ ಇದೆ ಆ ರೋಡ್ ಬಲ್ ಒಂದು ಕಾರಿದೆ.

ತ್ತು ಗಂಡ್ಸರು ಮತ್ತು ಹೆಣ್ ಮಕ್ಳು ಅರಾ.

ಮತ್ತಲ್ಲಿ ಒಂದ್ ಸಣ್ಣದ್ದು ದೆವ್ವಿ ಇದೆ ಮತ್ ಕೆಳಗಿದೆ.

ಇದು ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಂಡ್ ಒಳಗು ಬಸ್ ಗೋಳವ--

ಅದು ಒಂದು ದುಖಾನಿದೆ ಅ ದುಖಾನೊಳಗೆಲ್ಲಾ ಸಾಮಾನಿದೆ.

ಮತ್ ಇಲ್ಲಿ ತಗಡಿದು ಶಟರ್ ಇದೆ ಮತ್ ಅಲ್ಲಿ ಮ್ಯಾಲ್ ಗೂಡಿ ಇದೆ.

ಇಲ್ಲಿ ರೋಡ್ ಇದೆ ಆ ರೋಡ್ ಬಲಿ ಆಟೋ ಗಾಡಿಗೋಳ ಆವಾ.

ಆ ದುಕಾನ್ ಒಳಗು ಎಲ್ಲಾ ಟೈಲ್ಸ್ ಗಳು ಅವ.

ಇದು ಒಂದು ರೂಮ್ನಗೂ ಬಕ್ಕೊಳೋ ಸಾಮಾನ್ ಅದ.

ಆ ರೂಮು ಒಳಗೆ ಲೈಟ್ ಅವ ಮತ್ ಟಿ_ವಿ ಗೊಳವ.

ಇದು ಒಂದು ಜಿಮ್ ಮಾಡದು ದುಕಾನ್ ಇದೆ.

ಮತ್ತ್ ಅಲ್ಲಿ ಏಡ್ಗಡಿಗಳವ ಮತ್ತ್ ಗೇಟ್ ಇದೆ ಒಳಗ್ ಫ್ಯಾನು ಲೈಟ್ ಇದೆ.

ಅಲ್ ಬಾಲ್ ಇದೆ ಅಲ್ ಗಸ್ರು ಗುಂಡಿ ಇದೆ.

ಮತ್ ಅದರ್ ಒಳಗೂ ಸಾಮಾನ್ ಇದೆ ಮತ್ ಅದುಕು ಎರಡು ಕಿಲಿ ಹಚ್ಚರ್.

ಒಕ್ಕುಳ್ ದೊಡ್ದು ದೊಡ್ದು ಕಲ್ಗಳುವ ಮತ್ ಗಿಡಗುಳ್ ಅವ.

ಮತ್ತ್ ಅಲ್ ಒಂದು ಗಾಡಿ ನಿಂತಿಂದ್ ಇದೆ.

ಮತ್ತು ದೊಡ್ಡು ದೊಡ್ಡು ದೊಡ್ಡು ಗಿಡಗುಳವ.

ಮತ್ತಲ್ಲಿ ಬಾ ಗಾಡಿ ಅದ ಅಲ್ ಆಟೋ ಅದ ಅಲ್ ಒಂದ್ ಗಿಡ ಅದ.

ಇಲ್ಲಿ ಒಬ್ಬ ಹುಡುಗ ಜೊಕಾಲಿ ಅಡ್ಲಾತ್ತಾರ.

ಮತ್ವ ಆದ್ರು ಹಿಂದು ಗಿಡ ಇದೆ.

ಮತ್ತಲ್ಲಿ ಕಂಬ ಇದೆ ಮತ್ ಆದ್ರು ಬಾಜು ಮನೆಯಿದೆ ಮತ್ತಲ್ಲಿ ಕಿಟಕಿ ಇದೆ.

ಮಾತೊಮೆ ಅಲ್ಲೂ ಪತ್ತರ್ ಇದೆ ಮ ಅಲ್ ಗಿಡ ಅದ.

ಮತ್ ಅಲ್ಲೊಂದ್ ಸೈಕಿಲ್ ಇದೆ ಮತ್ ಅಲ್ ಬಕೆಟ್ ಇದೆ.

ಮತ್ತಲ್ಲಿ ಒಂದು ಸೈಕಿಲ್ ಇದೆ ಮತ್ತಿಲ್ ಒಂದು ಸೈಕಿಲ್ ಅದ ಮತ್ತಾ ಗಾಡಿದು ಹೆಲ್ಮೆಟ್ ಇದೆ.